ಚಿರತೆಗಳು ಇರುವಂತ ಒಂದು ಆ ಬೆಳಗಾಂನಲ್ಲಿ ಒಂದು ಚೇತನು ನೋಡುತ್ತಿವೆ ಒಂದು ಮೃಗಾಲಯದಲ್ಲಿ ಜಿರಾಫೆಗಳನ್ನು ನೋಡಬಹುದು ಸರ್ ತುಂಬಾ ಸುಂದರವಾಗಿ ಉದ್ದನೆಯ ಕತ್ತನ್ನು ಹೊಂದಿರುವಂತಹ ಜಿರಾಫೆಗಳು ನಾವಿಲ್ಲಿ ನೋಡಬಹುದು ಆದಂತಹ ದೃಶ್ಯಗಳು.

ಇಲ್ಲಿ ಒಂದು ಸುಂದರವಾಗಿದೆ ಒಂದು ದೇವಸ್ಥಾನ ಅಂತ ನೋಡಬಹುದು ಅತಿ ಹೆಚ್ಚು ಸುಂದರವಾಗಿರುವ ಬೆಳಗಾವಿ ಅಲ್ಲಿ ಇರುವಂತ ಒಂದು ದೇವಸ್ಥಾನವಾಗಿದೆ ಈ ದೇವ --

ಒಂದು ಸುಂದರವಾಗಿರುವ ಅಂತ ನೂತನವಾಗಿ ನಿರ್ಮಿಸಿರುವ ಕಂದು ಬಣ್ಣದಲ್ಲಿ ಮಾಡಿರುವಂತಹ ಒಂದುಕಂದು ಬಣ್ಣದಲ್ಲಿ ಮಾಡಿರುವಂತಹ ಒಂದು ಬಂಡೆ ಆಗಿದೆ ಇದು ನೋಡುವುದಕ್ಕೆ ತುಂಬಾ ಜನ ಪ್ರೀತಿಯನ್ನು ಹೊಂದಿರುವಂತದ್ದು ಇದು ಬೆಳಗಾಂ ಜಿಲ್ಲೆಯಲ್ಲಿ ಇರುವಂತ ಒಂದು ಕಲ್ಲಿನಕೋಟೆಯಾಗಿದೆ.

ಬೆಳಗಾಂ ಜಿಲ್ಲೆಹಳ್ಳಿ ಇರುವಂತ ಒಂದು ಅಹ್ ರ ಇದನ್ನು ನೋಡಲು ಹಿಟಾಚಿಯಲ್ಲಿ ಇದು ಮಾಡುತ್ತಿರುವುದನ್ನು ನಾವು ಕಾಣುತ್ತೇವೆ ಹಲವಾರು ಜನರು ಹಿಟಾಚಿಯಲ್ಲಿ ಮುಕಾಂತರ ಬೆಳಗುಂ ಅನ್ನು ನೋಡಬಹುದು.

ಇದು ಒಂದು ಸುಂದರ ವಾಗಿ ಇರುವಂತ ಒಂದು ಪಾರ್ಕ್ ಏನ್ ಅಂತ ಹೇಳ್ತಿವಿ.

ಈ ರೀತಿ ಆಗಿರೋ ವಂತ ಅಚ್ಚ ಹಸಿರು ವಾದಿ ಇರುವಂತದು ಅಲ್ಲಿ ಮರಗಿಡಗಳು ಇಲ್ಲಿ ಸುಂದರವಾಗಿ ಹೂಗಳು ಇರೋವಂಥದು. ಇದಾಗಿದೆ .

ಬೆಳಗಾಂನಲ್ಲಿ ಇರೋವಂಥ ಒಂದು ಪರಿಸರವನ್ನು ನೋಡಲು ಬೆಟ್ಟೆ ಗುಡ್ಡನ ಮೇಲೆ ಇರುವಂತ ಒಂದು ಪರಿಸರ ಈ ಪರಿಸರ ದಲ್ಲಿ ಗಿಡ ಮರಗಳನ್ನು ನಾವು ನೋಡ್ತಿದ್ದೇವೆ ಬೆಟ್ಟ ಗುಡ್ಡ ಗಳು ನಾವು ನೋಡುತ್ತಿದ್ದೇವೆ.

ಬಾಳೆಹಣ್ಣು ಪಡ್ಡೆಲಕಾಯಿ ಕಾರ ಎಲ್ಲಾ ತರಹದ ಕರಿಬೇವು ಸೊಪ್ಪು ಅತಿ ಹೆಚ್ಚು ಜನರು ಇಲ್ಲಿಗೆ--

ಇದು ಒಂದು ಸುಂದರವಾಗಿರುವಂತ ಒಂದು ದೃಶ್ಯವಾಗಿದೆ ನಾವು ಇಲ್ಲಿ ನೋಡಬಹುದು ಅತೀ ಹೆಚ್ಚು ಜನರು ಅಲ್ಲಿ ದಿನನಿತ್ಯಾ ಕಲಾಕೃತಿ ಗಳನ್ನೂ ಮಾಡುತ್ತಿರುವುದು ನೋಡಬಹುದು ಡಾನ್ಸ್ ಆಡುತ್ತಿರುವುದು ಈ ದೃಶ್ಯವನ್ನು ನೋಡಬಹುದು.

ಇದು ಒಂದು ಸುಂದರವಾಗಿರುವ ಅಂತ ಇದು ಹಾಗಿದೆ ನಾವು ನೋಡಬಹುದು ಇಲ್ಲಿ ಹಲವಾರು ದೊಡ್ಡ ಬಿಲ್ಡಿಂಗ್ ಗಳು ನೋಡುತ್ತೇವೆ ಇಲ್ಲಿ ಮರ ಗಿಡಗಳು ಇರುವ ದೃಶ್ಯವನ್ನು ನೋಡುತ್ತೇವೆ .

ಅತಿ ಹೆಚ್ಚು ಹಚ್ಚ ಹಸಿರು ಆಗಿರುವಂತಹ ಮರ ಗಿಡಗಳು ಹೊಂದಿರುವಂತಹ ಒಂದು ಪ್ರದೇಶವಾಗಿದೆ ಇಲ್ಲಿ ನೋಡೋದಕ್ಕೆ ತುಂಬಾ ಸುಂದರವಾಗಿರುವಂತಹ ಒಂದು ಬಿಲ್ಡಿಂಗ್ ಗಳನ್ನು ನಾವು ನೋಡಬಹುದು .

ದಿನನಿತ್ಯ ಇಲ್ಲಿ ನೀರು ಕಲ್ಲುಗಳು ಅತಿ ಹೆಚ್ಚು ಗಿಡಮರಗಳು ಅರಣ್ಯಗಳನ್ನು ನೋಡಬಹುದು ಹಲವಾರು ಜನರು ದಿನ ನಿತ್ಯ ಅರಣ್ಯಗಳನ್ನು ಬಳಸಿರುವುದನ್ನು ನಾವು ಕಾಣಬಹುದಾಗಿದೆ ದಿನನಿತ್ಯ ಅರಣ್ಯಗಳನ್ನು ಮುಂತಾದ --